ಲಾಲಿಪಾಪ್ ಕ್ಯಾಂಡಿಸ್ ಡ್ರೈ ಫ್ರುಟ್ಸ್ ಆಮೇಲೆ ಇಲ್ಲಿ ನೂರಾರು ತರಹದ ಬಿಸ್ಕೆಟ್ಸ್ ಸ್ನಾಕ್ಸ್ ಚಾಕ್ಲೇಟ್ಸ್ ಕುರ್ಕುರಿ ಎಲ್ಲಾವು ಇಲ್ಲಿ ಕಾಣ್ತಾ ಇದೆ ಅವನ್ನ ಒಬ್ಬರು ತಗೊಳ್ಳೋಕೆ ಬಂದಿದ್ದಾರೆ.

ಇಲ್ಲಿ ಕಾಣ್ತಾ ಇರೋಅಂತದ್ದು ಕಾಪರ್ ನ ಬೆಳ್ಳಿಯ ಮೂರ್ತಿ ಮತ್ತೆ ದೀಪಗಳು ಅಹ್ ಇಲ್ಲಿ ಇಬ್ರು ಮೇನೆಕೆಯರು ದೀಪವನ್ನು ಹಿಡ್ದು ನಿಂತ್ತಿರ್ತ್ಕಂತ.

ಅಹ್ ಟೇಬಲ್ ಈ ಟೇಬಲ್ ನಲ್ಲಿಮಿಡ್ಲ್ ಫ್ಲವರ್ ಬಿಡಿಸಿ ಅದಕ್ಕೆ ಗ್ರೀನ ಅಂಡ್ ಪರ್ಪಲ್ ಕಲರ್ ಕಲರಿಂ ಗ್ ಮಾಡಿದ್ದಾರೆ.ಇದು ನೋಡು ತುಂಬಾ ಚೆನ್ನಾಗಿದೆ. ಕುಸುರಿ ಕಲೆ ಇದು.